ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಬಂದಿದ್ದಾರೆ.

ಇಲ್ಲಿ ಒಬ್ಬ ವ್ಯಕ್ತಿ ಕಪ್ಪು ಬಣ್ಣದ ಕೋಟ್ ಅನ್ನು ಹಾಕಿಕೊಂಡು ನಿಂತಿದ್ದಾನೆ ಇಲ್ಲಿ ಕಪ್ಪು ಬಣ್ಣದ ಶೂ ಅನ್ನು ಹಾಕಿಕೊಂಡಿದ್ದಾನೆ.

ಈ ಚಿತ್ರದಲ್ಲಿ ನೋಡುವುದಾದರೆ ಇಲ್ಲಿ ಒಂದು ದೊಡ್ಡು ಕಟ್ಟಡವಿದೆ ಅಹ್ಹ ಕಟ್ಟಡದ ಬಣ್ಣ ಕೆನೆಯ ಬಣ್ಣದಾಗಿದೆ ಇಲ್ಲಿ ಮೇಲೆ ಎರಡು ಕರೆಂಟಿನ ತಂತಿಗಳಿವೆ.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

ರಸ್ತೆ ಇದೆ ರಸ್ತೆಯ ಮೇಲೆ ಒಂದು ಗಾಡಿ ಹೋಗುತ್ತಿದೆ ಗಾಡಿಯ ಮೇಲೆ ಇಬ್ಬರು ಜನರು ಕುಳಿತುಕೊಂಡಿದ್ದಾರೆ ಒಬ್ಬ ಬಿಳಿಯ ಬಣ್ಣದ ಶರ್ಟ್ ಹಾಕಿಕೊಂಡಿದ್ದಾನೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡಗಳು ನೋಡಲು ಸಿಗುತ್ತದೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ.

ತಂತಿಗಳನ್ನು ನಿಲ್ಲಿಸಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ ಚಿಕ್ಕ ಚಿಕ್ಕ ಗಿಡಗಳಿವೆ ಒಂದು ಪೈಪ್ ಕೂಡ ನೋಡಲು ಸಿಗುತ್ತದೆ.

ಈ ಚಿತ್ರದಲ್ಲಿ ನೋಡಬಹುದಾದರೆ ಇದು ಒಂದು ಹಾಂಡ್ಲೋಮ್ನ ಅಂಗಡಿ ಇಲ್ಲಿ ತುಂಬ ತರಹದ ಮ್ಯಾಟ್ಗಳು ನೋಡಲು ಸಿಗುತ್ತದೆ ಇಲ್ಲಿ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ಒಂದು ದೊಡ್ಡು ಕಟ್ಟಡವಿದೆ ಕಟ್ಟಡದ ಕೆಳಗೆ ಯೂನಿಯನ್ ಬ್ಯಾಂಕ್ ಎಂದು ಬರೆದಿದ್ದಾರೆ ಇಲ್ಲಿ ಒಬ್ಬ ವ್ಯ--

ಆ ಹೂವಗಳ್ನ ಕಿತ್ಕೊಂಡು ಹೋಗ್ತಿವಿ ಕಿತ್ಕೊಂಡು ಹೋಗ್ತಾರೆ ಜನಗಳು ಕಿತ್ಕೊಂಡು ಹೋಗ್ತಾರೆ ಕೇಳ್ತಾರೆ ನಾಮಿಗೂ ಕೊಡ್ರಿ ಅಂತ ನಾವು ಕಿತ್ತುದೇವರಿಗೆ ಮುಡಿಸ್ತೀವಿ ದೇವಸ್ಥಾನಕ್ ಕೊಡ್ತೀವಿ.

ಮತ್ತು ಗುಲಾಬಿ ಬಣ್ಣದಾಗಿದೆ ಅದರ ಮೇಲೆ ಬಿಳಿಯ ಬಣ್ಣದಲ್ಲಿ.

ಇದು ನಂಬರ್ ಎಂದು ಬರೆದಿದ್ದರೆ ಇಲ್ಲಿ ಒಂದು ಗಾಡಿ ಕೂಡ ನಿಂತಿದೆ ಇಲ್ಲಿ ಒಂದು ಪೈಪ್ ಕೂಡ ನಿಂತಿದೆ ಇಲ್ಲಿ ಎರಡು ಅಂಗಡಿಗಳು ತೆರೆದಿದೆ.

ಈ ಚಿತ್ರ ನೋಡಬಹುದಾದರೆ ಇದು ಒಂದು ಕ್ರೀಡಾಂಗಣ ಇಲ್ಲಿ ಆಕಾಶ ನೀಲಿ ಮತ್ತು ಬಿಳಿಯ ಬಣ್ಣದಾಗಿದೆ ಇಲ್ಲಿ ದೊಡ್ಡ ದೊಡ್ಡ ಕಟ್ಟಡ--

ಬಟ್ಟೆಯನ್ನು ಧರಿಸಿದ್ದಾರೆ ತಲೆಯ ಮೇಲೆ ಬಿಳಿಯ ಬಣ್ಣದ ಟೋಪಿಯನ್ನು ಹಾಕಿದ್ದಾರೆ ಇಲ್ಲಿ ಒಬ್ಬ ವ್ಯಕ್ತಿ ಗುಲಾಬಿ ಬಣ್ಣದ ಶರ್ಟ್ ಅನ್ನು ಹಾಕಿದ್ದಾನೆ.

ಇಲ್ಲಿ ಡಬ್ಬಗಳು ಇಟ್ಟಿದ್ದಾರೆ ಒಬ್ಬ ಪುರುಷ ತಲೆ ಮೇಲೆ ಹ್ಯಾಟ್ ಅನ್ನು ಹಾಕಿಕೊಂಡಿದ್ದಾನೆ.

ಇಲ್ಲಿ ಡಬ್ಬಗಳು ಇಟ್ಟಿದ್ದಾರೆ ಒಬ್ಬ ಪುರುಷ ತಲೆ ಮೇಲೆ ಹ್ಯಾಟ್ ಅನ್ನು ಹಾಕಿಕೊಂಡಿದ್ದಾನೆ.

ಪುರುಷ ಕಪ್ಪು ಬಣ್ಣದ ಟೀಶರ್ಟ್ ಹಾಕಿದ್ದಾನೆ ಅವನು ಬಗ್ಗಿದ್ದಾನೆ .

ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ಅದರ ಮೇಲೆ ಹೋಟೆಲ್ ಪವನ್ ಮೆಂಷನ್ ಅಂತ ಬರೆದಿದ್ದರೆ ಇಲ್ಲಿ ಕಿಟಕಿಗಳು ತೆಗೆದಿದೆ.

ಇಲ್ಲಿ ಒಂದು ದೊಡ್ಡ ಮರ ಕೂಡ ಇದೆ ಈ ಕಟ್ಟಡದ ಮೇಲೆ ಬ್ಲೂ ಲೋಟಸ್ ಎಂದು ಬರೆದಿದ್ದಾರೆ ಇಲ್ಲಿ ಒಂದು ಗಾಡಿ ಮತ್ತು ಕಾರ್ ಕೂಡ ನಿಂತಿದೆ.

ಈ ಚಿತ್ರ ನೋಡಬಹುದಾದರೆ ಇಲ್ಲಿ ದೊಡ್ಡ ಸಮುದ್ರ ಇದೆ ಆಕಾಶ ಬಿಳಿಯ ಬಣ್ಣದಲ್ಲಿದೆ ಇಲ್ಲಿ ದೊಡ್ಡ ದೊಡ್ಡ ಮರ ಕಾಣಿಸುತ್ತ ಇದೆ.

ಇಲ್ಲಿ ಒಬ್ಬ ಹುಡುಗ ವ್ಯಾಯಾಮ ಮಾಡುತ್ತಿದ್ದಾನೆ ಇಲ್ಲಿ.

ಚಿತ್ರ ನೋಡಬಹುದಾದರೆ ಇಲ್ಲಿ ದೊಡ್ಡ ಕಟ್ಟಡಗಳಿವೆ ಈ ಕಟ್ಟಡದಲ್ಲಿ ಅಂಗಡಿಗಳಿವೆ ಈ ಕೆಳಗೆ ಒಂದು ಅಂಗಡಿ ಇದೆ ಅದರ ಮೇಲೆ ಭಾರತ್--

ಒಂದು ಬೈಕ್ ಕೂಡ ನಿಂತಿದೆ ಇಲ್ಲಿ ಚಿಕ್ಕ ಕಿಟಕಿ ಕೂಡ ಇದೆ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳು ಕೂಡ ನೋಡಲು ಸಿಗುತ್ತದೆ.

ಇಲ್ಲಿ ಕಸ ಹಾಕುವ ಒಂದು ಕೆಂಪು ಬಣ್ಣದ ಡಬ್ಬವನ್ನು ಇಟ್ --

ಅವನು ಬಿಳಿಯ ಶರ್ಟ್ ಹಾಕಿದ್ದಾನೆ ಅವನ ಕೈಯಲ್ಲಿ ಒಂದು ಕವರ್ ಇದೆ ಅಲ್ಲಿ ತುಂಬ ಡಬ್ಬಗಳು ಇಟ್ಟಿದ್ದಾರೆ.